ಅವ್ನು ಅಹ್ಹ್ ಒಂದು ಹಸಿರು ಬಣ್ಣದ ಗಿಣಿ ಹಸಿರು ಬಣ್ಣದ ಒಂದು ಜಾಕೆಟ್ ಅನ್ನು ಹಾಕಿದ್ದಾನೆ .

ಎಟಿಎಂ ಕಾರ್ಡ್ ಇದೆ ಎಟಿಎಂ ಇದೆ .

ಡ್ಯಾಮ್ ದು ಬಕ್ಲ್ ಬಕ್ಲ್ ಬಕ್ಲ್ ತರಾ ಇದೆ.

ಇದೊಂದ್ ದೊಡ್ಡ್ ಆಗಿರ್ತಕ್ಕಂತ ಕೆರೆಯಾಗಿದೆ ಈ ಕೆರೆ ಅಹ್ ಏರಿ ಇದೆ ಕೆರೆ ಏರಿ ಮೆಲ್ ಮೆಟ್ಲು ಗಳು ಇದಾವೆ.

ಅಹ್ ಒಂದ್ ಮೈಸೂರ್ ಝೋವ್ ಅಂತಾನೆ ಹೇಳ್ಬಹುದು. ಅಹ್ ಅಹ್ ಗಿಡ ಮರಗಳು ಸಹ ಇದಾವೆ ಒಂದ್ತಾರ ಕಾಂಪೋಂಡ್ ತರಾ ಗೇಟ್ ಹಾಕಿದ್ದಾರೆ.

ಮತ್ತೆ ತಮಟೆ ಹಣ್ ಮಾತ್ರ ತುಂಬಾ ಸುಪೇರಾಗಿದ್ದವೇ ಹಮ್ ಸಾರ್ಗ್ ಹಾಕೋ ತಮಟೆ ಹಣ್ಣು--

ಇದು ಒಂದು ಉ ಭಯಂಕರವಾದ ಜಾಗವಾಗಿದೆ ಇಲ್ ನೋಡಿ ಇಲ್ಲಿ ಬೆಟ್ಟಗಳ್ ತರಾ ಕಾಣಸ್ತಿದೆ ಗುಹೆಗಳ್ ತರಾ ಕಾಣಸ್ತಿದೆ ಬಂಡೆ ಗಳ್ ತರಾ ಕಾಣ್ ಸ್ತಿದೆ .

ಆಹ್ ಗ್ಲಾಸ್ ತರಾ ಇದೆ ಒಂದ್ ಬಿಲ್ಡಿಂಗ್ ಅಲ್ ಇದೆ ಚೆನ್ನಾಗಿದೆ.